ಎಕ್ಲಿಪ್ಸ್ ನ ಜೊತೆಗೆ ಕೆಲಸ ಆರಂಭಿಸುವುದರ ಬಗ್ಗೆ ಇರುವ ಈ ಸ್ಪೋಕನ್ ಟ್ಯುಟೋರಿಯಲ್ ಗೆ ನಿಮಗೆ ಸ್ವಾಗತ
ಎ ಟ್ಯುಟೋರಿಯಲ್ ನಲ್ಲಿ ನಾವು ಎಕ್ಲಿಪ್ಸ್ ನಲ್ಲಿ ಪ್ರೊಜೆಕ್ಟ್ ಅನ್ನು ಹೇಗೆ ರಚಿಸುವುದು ಮತ್ತು ಕ್ಲಾಸ್ ಅನ್ನು ಹೇಗೆ ಸೇರಿಸುವುದು ಜಾವಾ ಪ್ರೊಗ್ರಾಮ್ ಅನ್ನು ಹೇಗೆ ಬರೆಯುವುದು ಎಕ್ಲಿಪ್ಸ್ ನಲ್ಲಿ ಜಾವಾ ಪ್ರೊಗ್ರಾಮ್ ಅನ್ನು ಹೇಗೆ ರನ್ ಮಾಡುವುದು ಇತ್ಯಾದಿಗಳನ್ನು ಕಲಿಯಲಿದ್ದೇವೆ
ಈ ಟ್ಯುಟೋರಿಯಲ್ ನಲ್ಲಿ ನಾವು ಉಬುಂಟು 1110 ಮತ್ತು ಎಕ್ಲಿಪ್ಸ್ 37 ಅನ್ನು ಉಪಯೋಗಿಸುತ್ತಿದ್ದೇವೆ
ಈ ಟ್ಯುಟೋರಿಯಲ್ ಅನ್ನು ಅನುಸರಿಸಲು ನಿಮ್ಮ ಸಿಸ್ಟಮ್ ನಲ್ಲಿ ಎಕ್ಲಿಪ್ಸ್ ಇನ್ಸ್ಟಾಲ್ ಆಗಿರಬೇಕು
ಇಲ್ಲವಾದಲ್ಲಿ ಇದಕ್ಕೆ ಸಂಬಂಧಿಸಿದ ಟ್ಯುಟೋರಿಯಲ್ ಅನ್ನು ನೋಡಲು ಈ ವೆಬ್ಸೈಟ್ ಗೆ ಭೇಟಿ ಕೊಡಿ
ಎಕ್ಲಿಪ್ಸ್ ಎಂಬುದು ಇಂಟಿಗ್ರೇಟೆಡ್ ಡೆವಲಪ್ಮೆಂಟ್ ಎನ್ವೈರನ್ಮೆಂಟ್ ಇಂಟಿಗ್ರೇಟೆಡ್ ಡೆವಲಪ್ಮೆಂಟ್ ಎನ್ವಿರೋನ್ಮೆಂಟ್ ಆಗಿದೆ
ಇದೊಂದು ಟೂಲ್ ಆಗಿದ್ದು ಇದರಲ್ಲಿ ಸುಲಭವಾಗಿ ನಾವು ಬರೆಯಬಹುದು ದೋಷಗಳನು ತೆಗೆಯಬಹುದು ಹಾಗೂ ಜಾವಾ ಪ್ರೊಗ್ರಾಮ್ ಅನ್ನು ರನ್ ಮಾಡಬಹುದು
ನಾವೀಗ ಎಕ್ಲಿಪ್ಸ್ ಅನ್ನು ತೆರೆಯೋಣ
Alt ಫ್2 ಒತ್ತಿ ಹಾಗೂ ಡಯಲಾಗ್ ಬಾಕ್ಸ್ ನಲ್ಲಿ ಎಕ್ಲಿಪ್ಸ್ ಎಂದು ಟೈಪ್ ಮಾಡಿ Enter ಒತ್ತಿ
ನಾವು ವರ್ಕ್ಸ್ಪೇಸ್ ಲಾಂಚರ್ ಎಂಬ ಡಯಲಾಗ್ ಬಾಕ್ಸ್ ಅನ್ನು ಪಡೆಯುತ್ತೇವೆ
ಇಲ್ಲಿ ವರ್ಕ್ಸ್ಪೇಸ್ ಎಂಬುದು ಪ್ರೊಜೆಕ್ಟ್ ಗೆ ಸಂಬಂಧಿಸಿದ ಡಾಟಾ ಮತ್ತು ನಿಮ್ಮ ಎಕ್ಲಿಪ್ಸ್ ಗೆ ಸಂಬಂಧಿಸಿದ ಫೈಲ್ ಗಳು ಇರುವ ಜಾಗವಾಗಿದೆ
ಈಗ ಕಾಣುತ್ತಿರುವುದು ಡೀಫಾಲ್ಟ್ ಲೊಕೆಶನ್ ಆಗಿದೆ
ಬ್ರೌಸ್ ಎಂಬ ವಿಕಲ್ಪವನ್ನು ಉಪಯೋಗಿಸುವುದರಿಂದ ಬೇರೆ ಡರಕ್ಟರಿಯನ್ನು ಕೂಡಾ ಅಯ್ಕೆಮಾಡಬಹುದು
ಈಗ ನಾವು ಡೀಫಾಲ್ಟ್ ಡೈರಕ್ಟರಿಯನ್ನೇ ಆಯ್ದುಕೊಳ್ಳೋಣ
ಮುಂದುವರಿಯಲು ಒಕ್ ಕ್ಲಿಕ್ ಮಾಡಿ
ನೀವು ವೆಲ್ಕಮ್ ಟಿಒ ಎಕ್ಲಿಪ್ಸ್ ಎಂಬ ಪೇಜ್ ಅನ್ನು ನೋಡುತ್ತೀರಿ
ಮೇಲ್ಗಡೆ ಎಡ ಮೂಲೆಯಲ್ಲಿರುವ ವರ್ಕ್ಬೆಂಚ್ ಎಂಬುದನ್ನು ಕ್ಲಿಕ್ ಮಾಡಿ
ಇಲ್ಲಿ ನಾವು ಎಕ್ಲಿಪ್ಸ್ ಇದೆ ಯನ್ನು ನೋಡುತ್ತೇವೆ
ಈಗ ಪ್ರೊಜೆಕ್ಟ್ ಒಂದನ್ನು ಸೇರಿಸೋಣ
ಫೈಲ್ ಗೆ ಹೋಗಿ ನ್ಯೂ ಎಂಬಲ್ಲಿ ಪ್ರೊಜೆಕ್ಟ್ ಎಂಬುದನ್ನು ಆಯ್ಕೆ ಮಾಡಿ
ಪ್ರೊಜೆಕ್ಟ್ ಗಳ ಸೂಚಿಯಿಂದ ಜಾವಾ ಪ್ರೊಜೆಕ್ಟ್ ಎಂಬುದನ್ನ್ಉ ಆಯ್ಕೆಮಾಡಿ
ಮತ್ತು ಗಮನಿಸಿ ನಾವು ನಮ್ಮ ಹೆಚ್ಚಿನ ಟ್ಯುಟೋರಿಯಲ್ ಗಳಿಗಾಗಿ ಜಾವಾ ಪ್ರೊಜೆಕ್ಟ್ ಅನ್ನೇ ಉಪಯೋಗಿಸಲಿದ್ದೇವೆ
ನೆಕ್ಸ್ಟ್ ಎಂಬಲ್ಲಿ ಕ್ಲಿಕ್ ಮಾಡಿ
ಪ್ರೊಜೆಕ್ಟ್ ನೇಮ್ ಎಂಬಲ್ಲಿ ಎಕ್ಲಿಪ್ಸೆಡೆಮೊ ಎಂದು ಟೈಪ್ ಮಾಡಿ
ಇಲ್ಲಿ ಉಸೆ ಡಿಫಾಲ್ಟ್ ಲೊಕೇಷನ್ ಎಂಬ ವಿಕಲ್ಪ ಇರುವುದನ್ನು ಗಮನಿಸಿ
ನೀವು ಈ ವಿಕಲ್ಪವನ್ನು ಆಯ್ಕೆ ಮಾಡಿದಲ್ಲಿ ಎಲ್ಲಾ ಎಕ್ಲಿಪ್ಸೆಡೆಮೊ ಪ್ರೊಜೆಕ್ಟ್ ನ ಡಾಟಾ ಗಳು ಡೀಫಾಲ್ಟ್ ವರ್ಕ್ ಸ್ಪೇಸ್ ನಲ್ಲಿ ಶೇಖರಗೊಳ್ಳುತ್ತವೆ
ಇದನ್ನು ಆಯ್ಕೆ ಮಾಡದಿದ್ದಲ್ಲಿ ಬ್ರೌಸ್ ಎಂಬುದರ ಸಹಾಯದಿಂದ ವಿಭಿನ್ನ ಲೊಕೇಶನ್ ಗಳನ್ನೂ ಆಯ್ಕೆಮಾಡಬಹುದು
ಪ್ರಸ್ತುತ ನಾವು ಡೀಫಾಲ್ಟ್ ಲೊಕೇಶನ್ ಅನ್ನೇ ಉಪಯೋಗಿಸುತ್ತಿದ್ದೇವೆ
ಬಾಕ್ಸ್ ನ ಕೆಳಬದಿಯ ಎಡಭಾಗದಲ್ಲಿರುವ ಫಿನಿಶ್ ಎಂಬುದನ್ನು ಕ್ಲಿಕ್ ಮಾಡಿ
ನಾವು ಒಪೆನ್ ಅಸೋಸಿಯೇಟೆಡ್ ಪರ್ಸ್ಪೆಕ್ಟಿವ್
ಎಂಬ ಡಯಲಾಗ್ ಬಾಕ್ಸ್ ಅನ್ನು ನೋಡುತ್ತೇವೆ
ಪರ್ಸ್ಪೆಕ್ಟೀವ್ ಎಂಬುದು ಎಕ್ಲಿಪ್ಸ್ ನಲ್ಲಿ ನಿಶ್ಚಿತವಾದ ಐಟಮ್ ಗಳನ್ನು ರೆಫರ್ ಮಾಡುತ್ತದೆ
ಈ ಡಯಲಾಗ್ ಬಾಕ್ಸ್ ಎಂಬುದು ಜಾವಾ ಡೆವಲಪ್ಮೆಂಟ್ ಗೆ ಸರಿಹೊಂದುವ ಪರ್ಸ್ಪೆಕ್ಟೀವ್ಸ್ ಅನ್ನು ಸೂಚಿಸುತ್ತದೆ
ರಿಮೆಂಬರ್ ಮೈ ಡಿಸಿಷನ್ ಎಂಬುದನ್ನು ಆಯ್ಕೆ ಮಾಡಿ ಯೆಸ್ ಎಂಬುದನ್ನು ಕ್ಲಿಕ್ ಮಾಡಿ
ನಾವಿಲ್ಲಿ ಪ್ರೊಜೆಕ್ಟ್ ನ ಜೊತೆಗೆ ಎಕ್ಲಿಪ್ಸೈಡ್ ಯನ್ನು ಹೊಂದಿದ್ದೇವೆ
ನಾವಿಲ್ಲಿ ಈ ಪ್ರೊಜೆಕ್ಟ್ ಗೆ ಕ್ಲಾಸ್ ಅನ್ನು ಸೇರಿಸೋಣ
ಪ್ರೊಜೆಕ್ಟ್ ನ ಮೇಲೆ ರೈಟ್ ಕ್ಲಿಕ್ ಮಾಡಿ ನ್ಯೂ ಗೆ ಹೋಗಿ ಕ್ಲಾಸ್ ಅನ್ನು ಆಯ್ಕೆ ಮಾಡಿ
ನೇಮ್ ಎಂಬಲ್ಲಿ ಡೆಮೊಕ್ಲಾಸ್ ಎಂದು ಹೆಸರಿಡಿ
ಇಲ್ಲಿ ಗಮನಿಸಿ ಮಾಡಿಫೈಯರ್ಸ್ ಎಂಬಲ್ಲಿ ನಾವು ಎರಡು ವಿಕಲ್ಪಗಳನ್ನು ಹೊಂದಿದ್ದೇವೆ ಪಬ್ಲಿಕ್ ಮತ್ತು ಡಿಫಾಲ್ಟ್ ಎಂದು
ಈಗ ಅದನ್ನು ಪಬ್ಲಿಕ್ ಎಂದೇ ಇರಿಸಿ
ಇನ್ನೊಂದು ವಿಕಲ್ಪದ ಬಗ್ಗೆ ಅನಂತರದ ಟ್ಯುಟೋರಿಯಲ್ ಗಳಲ್ಲಿ ಚರ್ಚಿಸೋಣ
ಮೆಥಾಡ್ ಸ್ಟಬ್ಸ್ ಎಂಬ ಸೂಚಿಯಲ್ಲಿ ಪಬ್ಲಿಕ್ ಸ್ಟಾಟಿಕ್ ವಾಯ್ಡ್ ಮೈನ್ ಎಂಬ ವಿಕಲ್ಪವನ್ನು ಆಯ್ಕೆಮಾಡೋಣ
ಉಳಿದ ವಿಕಲ್ಪಗಳನ್ನು ಅನಂತರದ ಟ್ಯುಟೋರಿಯಲ್ ಗಳಲ್ಲಿ ಚರ್ಚಿಸೋಣ
ಬಾಕ್ಸ್ ನ ಕೆಳಗಡೆ ಎಡಬದಿಯಲ್ಲಿ ಇರುವ ಫಿನಿಶ್ ಎಂಬ ಬಟನ್ ಅನ್ನು ಕ್ಲಿಕ್ ಮಾಡಿ ಇಲ್ಲಿ ನಾವು ಕ್ಲಾಸ್ ಫೈಲ್ ಅನ್ನು ಹೊಂದಿದ್ದೇವೆ
ಗಮನಿಸಿ ಇಲ್ಲಿ ಬಹಳ ವಿಭಾಗಗಳಿವೆ
ಇವುಗಳನ್ನು ಪೊರ್ಟ್ಲೆಟ್ಸ್ ಎಂದು ಕರೆಯುತ್ತೇವೆ
ನಾವಿಲ್ಲಿ ಪ್ಯಾಕೇಜ್ ಎಕ್ಸ್ಪ್ಲೋರರ್ ಎಂಬ ಪೊರ್ಟ್ಲೆಟ್ಸ್ ಅನ್ನು ಹೊಂದಿದ್ದೇವೆ
ಇದು ಫೈಲ್ ಬ್ರೌಸರ್ ನಂತೆ ವರ್ತಿಸುತ್ತದೆ
ನಾವು ಎಡಿಟರ್ ಎಂಬ ಪೋರ್ಟ್ಲೆಟ್ಸ್ ಅನ್ನು ಹೊಂದಿದ್ದೇವೆ ಇಲ್ಲಿ ನಾವು ಕೋಡ್ ಗಳನ್ನು ಬರೆಯುತ್ತೇವೆ
ಮತ್ತು ಔಟ್ಲೈನ್ ಎಂಬ ಪೋರ್ಟ್ಲೆಟ್ ಪ್ರೊಜೆಕ್ಟ್ ನಹೈರಾರ್ಕಿ ಯನ್ನು ಕೊಡುತದೆ
ಪ್ರತಿಯೊಂದು ಪೋರ್ಟ್ಲೆಟ್ ಅನ್ನೂ ಕೂಡಾ ರಿಸೈಜ್ ಮಾಡಬಹುದು
ಇವುಗಳು ಮಿನಿಮೈಜ್ ಬಟನ್ ನ ಸಹಾಯದಿಂದ ಮಿನಿಮೈಜ್ ಕೂಡಾ ಮಾಡಬಹುದು

ಇವುಗಳು ರಿಸ್ಟೋರ್ ಬಟನ್ ನ ಸಹಾಯದಿಂದ ರಿಸ್ಟೋರ್ ಕೂಡಾ ಆಗುತ್ತವೆ
ಈಗ ನಾನು ಉಳಿದ ಪೋರ್ಟಲ್ ಗಳನ್ನು ಮಿನಿಮೈಸ್ ಮಾಡಿ ಎಡಿಟರ್ ನ ಮೇಲೆ ಫೋಕಸ್ ಮಾಡುತ್ತೇನೆ
ನಮಗೆ ತೋರುತ್ತಿರುವಂತೆ ಈಗಾಗಲೆ ಕೆಲವು ಕೋಡ್ ಗಳು ಇಲ್ಲಿ ಪ್ರಸ್ತುತವಿದೆ
ಎಕ್ಲಿಪ್ಸ್ ನಮಗಾಗಿ ಇದನ್ನು ರಚಿಸಿದೆ
ನಾವು ಕ್ಲಾಸ್ ಅನ್ನು ರಚಿಸುವಾಗ ಯಾವ ವಿಕಲ್ಪವನ್ನು ಆಯ್ಕೆ ಮಾಡುತ್ತೇವೆಯೋ ಅದನ್ನಾಧಾರಿಸಿ ಇಲ್ಲಿ ಕೋಡ್ ಜನರೇಟ್ ಆಗುತ್ತದೆ
ನಾವೀಗ ಪ್ರಿಂಟ್ ಸ್ಟೇಟ್ಮೆಂಟ್ ಅನ್ನು ಸೇರಿಸೋಣ
systemoutಪ್ರಿಂಟ್ಲ್ನ ಬ್ರಾಕೆಟ್ ನಲ್ಲಿ ಕೋಟ್ ನ ಒಳಗೆ ಹೆಲ್ಲೊ ಎಕ್ಲಿಪ್ಸ್
ಎಂದು ಟೈಪ್ ಮಾಡಿ
ಸ್ಟೇಟ್ಮೆಂಟ್ ನ ಕೊನೆಯಲ್ಲಿ ಸೆಮಿ ಕೊಲನ್ ಅನ್ನು ಸೇರಿಸಿ
ಫೈಲ್ ಮತ್ತು ಸೇವ್ ಎಂಬುದನ್ನು ಕ್ಲಿಕ್ ಮಾಡುವುದರ ಮೂಲಕ ಫೈಲ್ ಅನ್ನು ಸೇವ್ ಮಾಡಿ
ಅಥವಾ ಕಂಟ್ರೋಲ್ S ಒತ್ತುವುದರ ಮೂಲಕ ಕೂಡಾ ಸೇವ್ ಮಾಡಬಹುದು
ಈ ಪ್ರೊಗ್ರಾಮ್ ಅನ್ನು ರನ್ ಮಾಡಲು ಎಡಿಟರ್ ಮೇಲೆ ರೈಟ್ ಕ್ಲಿಕ್ ಮಾಡಿ ಅಲ್ಲಿ ರನ್ ಎಎಸ್ ಗೆ ಹೋಗಿ ಜಾವಾ ಅಪ್ಲಿಕೇಶನ್ ಎಂಬುದನ್ನು ಆಯ್ಕೆ ಮಾಡಿ
ಏನಾದರೂ ಪ್ರಿಂಟ್ ಆಗಿದ್ದಲ್ಲಿ ನಾವು ಅದನ್ನು ಔಟ್ಪುಟ್ ರೂಪದಲ್ಲಿ ಔಟ್ಪುಟ್ ಕನ್ಸೋಲ್ ನಲ್ಲಿ ಕಾಣುತ್ತೇವೆ
ನಮ್ಮ ಕೋಡ್ ನಲ್ಲಿ ಸಮಸ್ಯೆ ಇದ್ದಲ್ಲಿ ಆ ಸಮಸ್ಯೆಯು ಪ್ರಾಬ್ಲೆಮ್ಸ್ ಎಂಬ ಪೋರ್ಟ್ಲೆಟ್ ನಲ್ಲಿ ತೋರುತ್ತದೆ
ಹೀಗೆ ಎಕ್ಲಿಪ್ಸ್ ನಲ್ಲಿ ಜಾವಾ ಪ್ರೊಗ್ರಾಮ್ ಅನ್ನು ಹೇಗೆ ಬರೆಯುವುದು ಮತ್ತು ರನ್ ಮಾಡುವುದೆಂದು ಕಲಿತೆವು
ಈಗ ನಾವು ಈ ಪಾಠದ ಕೊನೆಗೆ ಬಂದಿದ್ದೇವೆ
ಈ ಟ್ಯುಟೋರಿಯಲ್ ನಲ್ಲಿ ನಾವು ಎಕ್ಲಿಪ್ಸ್ ನಲ್ಲಿ ಪ್ರೊಜೆಕ್ಟ್ ಅನ್ನು ಹಾಗೂ ಅದರಲ್ಲಿ ಕ್ಲಾಸ್ ಅನ್ನು ಹೇಗೆ ರಚಿಸುವುದು ಎಕ್ಲಿಪ್ಸ್ ನಲ್ಲಿ ಜಾವಾ ಸೋರ್ಸ್ ಕೋಡ್ ಅನ್ನು ಹೇಗೆ ಬರೆಯುವುದು ಮತ್ತು ಅದನ್ನು ಹೇಗೆ ರನ್ ಮಾಡುವುದೆಂದು ಕಲಿತೆವು
ಈ ಟ್ಯುಟೋರಿಯಲ್ ನ ಅಭ್ಯಾಸಕ್ಕಾಗಿ ಡಿಸ್ಪ್ಲೇ ಎಂಬ ಹೆಸರಿನ ಹೊಸ ಪ್ರೊಜೆಕ್ಟ್ ಅನ್ನು ರಚಿಸಿ
ಹಾಗೂ ಆ ಡಿಸ್ಪ್ಲೇ ಗೆ ವೆಲ್ಕಮ್ ಎಂಬ ಕ್ಲಾಸ್ ಅನ್ನು ಸೇರಿಸಿ
ಈ ಸ್ಪೋಕನ್ ಟ್ಯುಟೋರಿಯಲ್ ಪ್ರೊಜೆಕ್ಟ್ ನ ಬಗ್ಗೆ ಹೆಚ್ಚು ತಿಳಿಯಲು ದಯವಿಟ್ಟು ಈ ಲಿಂಕ್ ನಲ್ಲಿ ಸಿಗುವ ವೀಡಿಯೋ ವನ್ನು ನೋಡಿ
ಇದು ಸ್ಪೋಕನ್ ಟ್ಯುಟೋರಿಯಲ್ ಪ್ರೊಜೆಕ್ಟ್ ನ ಸಾರಾಂಶವನ್ನು ಹೇಳುತ್ತದೆ
ನಿಮ್ಮಲ್ಲಿ ಉತ್ತಮ ಬ್ಯಾಂಡ್ವಿಡ್ಥ್ ಇಲ್ಲವಾದಲ್ಲಿ ನೀವಿದನ್ನು ಡೌನ್ಲೋಡ್ ಮಾಡಿ ಕೂಡಾ ನೋಡಬಹುದು
ಈ ಪಾಠವನ್ನಾಧಾರಿಸಿ ಸ್ಪೋಕನ್ ಟ್ಯುಟೊರಿಯಲ್ ಗಣವು ಕಾರ್ಯಶಾಲೆಯನ್ನು ನಡೆಸುತ್ತದೆ
ಯಾರು ಆನ್ ಲೈನ್ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗುತ್ತಾರೋ ಅವರಿಗೆ ಪ್ರಮಾಣಪತ್ರವನ್ನೂ ನೀಡುತ್ತದೆ
ಹೆಚ್ಚಿನ ಮಾಹಿತಿಗಾಗಿ contactspoken tutorialorg ಈ ಈ ಮೇಲ್ ಮೂಲಕ ಸಂಪರ್ಕಿಸಿ
ಸ್ಪೋಕನ್ ಟ್ಯುಟೋರಿಯಲ್ ಪ್ರೊಜೆಕ್ಟ್ ಟಾಲ್ಕ್ ಟಿಒ a ಟೀಚರ್ ಎಂಬ ಪರಿಯೋಜನೆಯ ಭಾಗವಾಗಿದೆ
ಈ ಪ್ರಕಲ್ಪವನ್ನು ರಾಷ್ಟ್ರಿಯ ಸಾಕ್ಷರತಾ ಮಿಷನ್ ಐಸಿಟಿ ಎಂಎಚಆರ್ಡಿ ಭಾರತ ಸರ್ಕಾರ ಎಂಬ ಸಂಸ್ಥೆಯು ಸಮರ್ಥಿಸಿದೆ
ಹೆಚ್ಚಿನ ಮಾಹಿತಿಗಾಗಿ ಸ್ಪೋಕನ್ ಹೈಫೆನ್ ಟ್ಯೂಟೋರಿಯಲ್ ಡಾಟ್ ಒರ್ಗ್ ಸ್ಲಾಶ್ ನ್ಮೈಕ್ಟ್ ಹೈಫೆನ್ ಇಂಟ್ರೋ ಇಲ್ಲಿ ನೋಡಿ
ಈ ಪಾಠದ ಅನುವಾದಕ ಮತ್ತು ಪ್ರವಾಚಕ ಐ
ಟಿ ಬಾಂಬೆ ಯಿಂದ ವಾಸುದೇವ